ಅದ್ರ ಪಕ್ಕದಲ್ಲಿ ವೈರ್ ಅನ್ನು ಕೂಡ ನೋಡಬಹುದು.

ಇದು ಒಂದು ಶಾಪಿಂಗ್ ಮಾಲ್ ಆಗಿದೆ ಇಲ್ಲಿ ಮಮ್ಮಿ ಡ್ಯಾಡಿ ಎಂದು ಹಾಕಿದ್ದಾರೆ ಇಲ್ಲಿ ವಿಧ ವಿದವಾದ ಬಟ್ಟೆಗಳನ್ನು ನಾವು ನೋಡಬಹುದು ಚಿಕ್ಕವರಿಂದ ದೊಡ್ಡಾ ವರಿಗು ಕೂಡ ಇಲ್ಲಿ ಬಟ್ಟೆಗಳು ಸಿಗುತ್ತವೆ ತುಂಬ ಸುಂದರವಾಗಿ ಕಾಣುತ್ತಿವೆ.

ಇದು ಒಂದು ಬೃಂದಾವನ ಎಂದು ಕಾಣುತ್ತಿವೆ ಇಲ್ಲಿ ಚಿಕ್ಕ ಚಿಕ್ಕದಾದ ಪ್ರಾಣಿಗಳನ್ನು ನಾವು ನೋಡಬಹುದು ಮತ್ತು ದೊಡ್ಡ ದೊಡ್ಡದಾದ ಮರಗಳನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಕಂಬಗಳನ್ನು ಏರ್ಪಡಿಸಲಾಗಿದೆ.

ಮತ್ತು ತುಂಬಾ ತರಹದ ಪ್ಲಾಸ್ಟಿಕ್ ಡಬ್ಬಗಳಲ್ಲಿರುವಂತಹ ಲಿಕ್ವಿಡ್ಗಳನ್ನು ನಾವು ನೋಡಬಹುದು--

ಇಲ್ಲಿ ಒಂದು ಕಪ್ಪು ಬಣ್ಣದ ಹಸುವನ್ನು ನಾವು ನೋಡಬಹುದು ಇದಕ್ಕೆ ಮೂಗು ದಾರವನ್ನು ಹಾಕಿದ್ದಾರೆ ಮತ್ತು ಗೊಂತಿನಲ್ಲಿ ಕಟ್ಟಿ ಹಾಕಿ ನಾವು --

ಮೇವನ್ನು ಹಾಕಿದ್ದಾರೆ ಇದು ಆ ಮೇವನ್ನು ತಿನ್ನುತ್ತಿದೆ. ಮತ್ತೆ ಕೆಂಪು ಬಣ್ಣದ ಹಗ್ಗವನ್ನು ಇದಕ್ಕೆ--

ಒಂದು ಕೆರೆ ಕೆರೆಯಲ್ಲಿ ನೀರು ನಿಂತಿದೆ ಈ ಕೆರೆಯ ಒಳಗೆ ಎರಡು ಹೆಮ್ಮೆಗಳನ್ನು ನಾವು ನೋಡಬಹುದು ಇದಕ್ಕೆ ಹಗ್ಗವನ್ನು ಕಟ್ಟಿದ್ದಾರೆ ಇದರ ಹಿಂದೆ ಸುತ್ತಮುತ್ತ ಪರಿಸರವು ತುಂಬಾ ಚೆನ್ನಾಗಿದೆ ಕಾಣುತ್ತಿದೆ ಗಿಡಮರಗಳನ್ನು ನೋಡಬಹುದು.

ಇಲ್ಲಿ ತುಂಬಾ ಜನ ಬೆಟ್ಟದ ಮೇಲೆ ಹತ್ತುತ್ತಿದ್ದಾರೆ. ಇದು ಕಲ್ಲು ಬಂಡೆಗಳಿಂದ ಕೂಡಿದೆ ಹುಲ್ಲುಗಳು ಒಣಗಿದೆ ಮತ್ತು ಅಕ್ಕ ಪಕ್ಕದಲ್ಲಿ ಗಿಡಗಳನ್ನು ನಾವು ನೋಡಬಹುದು ಒಬ್ಬ ವ್ಯಕ್ತಿಯು ತುಂಬಾ ಆಆ ಹೈಟ್ ಆಗಿ ಹತ್ತಿದ್ದಾನೆ.

ರಸ್ತೆಯ ಬದಿಯಲ್ಲಿ ಎರಡು ಬೈಕುಗಳನ್ನು ನೋಡಬಹುದು ಇದರ ಹಿಂದೆ ಒಂದು ಚಿಕ್ಕದಾದ ಕೆರೆಯನ್ನು ನೋಡಬಹುದು ಅದರ ಹಿಂದೆ ದೊಡ್ಡ ದೊಡ್ಡದಾದ ಮರಗಳನ್ನುನಾವು ನೋಡಬಹುದು ಮತ್ತು ಬೆಟ್ಟ ಗುಡ್ಡಗಳನ್ನು ನೋಡಬಹುದು.

ಅನಿಸುತ್ತಿದೆ ಮತ್ತೆ ಇದರ ಸುತ್ತ ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ ಮರದ ನೆರಳು ಕೂಡ ಈ ನೀರಿನ ಒಳಗೆ ಕಾಣುತ್ತದೆ .

ಮತ್ತು ಅದರ ಮೇಲೆ ನವಿಲುಗರಿ ಅಂತಹ ಚಿತ್ರವನ್ನು ಹಾಕಿದ್ದಾರೆ ಹಿಂದೆ ಕ್ಯಾಬಿನ್ ಗಳಲ್ಲಿ ಬಟ್ಟೆ ಯನ್ನು ಇಟ್ಟಿದ್ದಾರೆ .

ಮತ್ತು ಒಬ್ಬ ಹುಡುಗಿ ಯನ್ನ ಕೂಡ ದೂರದಲ್ಲಿ ನೋಡಬಹುದು ಅದರ ಹಿಂದೆ ಒಂದು ದೊಡ್ಡದಾದ ಬಿಲ್ಡಿಂಗ್ ಅನ್ನು ಕೂಡ ನೋಡಬಹುದು .

ಒಂದು ಹುಡುಗಿಯ ಗೊಂಬೆಯನ್ನು ಇಟ್ಟಿದ್ದಾರೆ ಅದಕ್ಕೆ ಚೂಡಿದಾರ್ ಅನ್ನು ಹಾಕಿದ್ದಾರೆ ಕಲರ್ ಚೂಡಿದಾರ್ ಹಿಂದೆ ಸುತ್ತ ಮುತ್ತ --